ಇಲ್ಲೊಂದು ಚರ್ಚ ಐತಿ ಮತ್ತ ಪೂರ್ತಿ ಕತ್ತಲಾಗೈತಿ ಆ ಚರ್ಚ್ ಒಳಗ. ಏನೋ ಫಂಕ್ಷನ್ ಐತಿ. ಪುರಾ ಯಲ್ಲಾ ಡೆಕೋರೇಷನ್ ಬಲೂನ್ ಗಿಲುನ್ ಯಲ್ಲಾ ಹಚ್ಚಿ ಡೆಕೋರೇಷನ್ ಮಸ್ತ್ ಮಾಡ್ಯಾರ.

ಗಾಡಿಗಳ ಒಬೊಬ್ಬರೇ ಅಂಕಲ್ ಗಳು ಗಾಡಿನಾಗ್ ಹೊಂಟರು ಭಾಳ್ ಮಂದಿ ಅಂಕಲ್ ಗಳು ಗಾಡಿನಾಗ್ ಹೊಂಟರು ಮತ್ತಿ ಕಾದಿ ನದಿ ಇಬ್ಬರು ಅಂಕಲ್ ಗಳು ನಿಂತರ್ ಮತ್ತಿ ಈ ಕಾದಿ ಬ್ರಿಡ್ಜ್ ಒಂದ್ ಐತಿ.

ಇಲ್ಲಿ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದರೆ ಕುರ್ಚಿಗಳೆಲ್ಲ ಹಾಕಿ ಬೊಂಬಾಟಾಗಿ ಡೆಕೋರೇಷನ್ ಮಾಡಿದರೆ

ಚೆನ್ನಾಗ್ ಡೆಕೋರೇಷನ್ ಮಾಡವ್ರೆ ಪುರ ಹಾರ ಎಲ್ಲಾ ಹಾಕೊರೆ ಹೂವಿಂದ ತುಂಬಿಸುವ ಪುರ್ ಎಲ್ಲಾ.

ಇದು ಒಂದು ಮ್ಯೂಸಿಯಂ ಐತಿ ಇದ್ರಲ್ಲಿ ರಾಜನ ಕವಚ ಎಲ್ಲಾ ಇಟ್ಟರೆ. ಇದರ ಒಳಗೇ. ಹೊರಗ್ ನೋಡ್ಬಹುದು ನಾ ಕೈದು ತೋಪುಗಳು ಅದಾವು ಮುರ್ನಾಕ್ ಸಾಕಷ್ಟು ತೋಪುಗಳು ಅದಾವು ಇಲೆಲ್ಲ ಟೂರಿಸ್ಟ್ಗಳ್ ಬಂದ್ ಕುಂತಾರ.

ಹುಡುಗಿ ಆಕಿ ವೈಟ್ ಕಲರ್ ಲೆಗ್ಗಿನ್ಸ್ ಹಾಕೊಂಡು ಬ್ಲೂ ಅಂಡ್ ರೆಡ್ಲ ಕಲರ್ ಟಾಪ್ ಹಾಕೊಂಡು ಸೀರೀಸ್ ಜೋತ್ ಬಿಟ್ಟ ತೃ ಒಳಗ ಹಿಂಗ್ ಯೋಗ ಮಡತ್ರಾಳ ಹಿಂಗ ಆಲೊಂದ್ ಪರ್ಪಲ್ ಕಲರ್ ಬಲೂನ್ ಇಟ್ಟರ.

ಇನ್ನೂ ಬಾಳ್ ಹಳೀ ಮಾನ್ಯುಮೆಂಟಗತಿ ಕಾಣ ಕತೈತಿ ನೋಡ್ಬನು ತಳಗೂನು ಪರ್ಷಿ ರಾಪೂರ ಎಲ್ಲಾ ಕಲ್ಲುಗಳೇ ಅದಾವ.